ಎರಡು ಬೋರ್ಡ್ ಗಳು ಕಾಣ್ತಾ ಇದೆ ಸುತ್ತಲು ಲೈಟ್ಸ್ ಗಳು ಕಾಣ್ತಾ ಇದಾವೆ.

ಇದು ಒಂದು ದೇವಸ್ಥಾನವಾಗಿದೆ ಒಂದು ದೇವಸ್ಥಾನಕ್ಕೆ ಚೆಂಡಿನ ಹೂವಿನ ಹಾರವನ್ನು ಹಾಕಿದ್ದಾರೆ.

ಈ ಮಹಿಳೆ ಎಲ್ಲೋ ಕಲರ್ ಸಾರಿ ಯನ್ನು ಹಾಕಿದ್ದಾಳೆ.

ಹಿಂದ್ಗಡೆ ಒಂದು ಬಿಲ್ಡಿಂಗ್ ಕಾಣ್ತಾ ಇದೆ ಪಕ್ಕದಲ್ಲಿ ಒಂದು ಮರ ಇದೆ.

ಒಂದು ಕಾಟಾ ಇದೆ ಅದರ ಮೇಲೆ ಗಾದಿ ಇದೆ ಮತ್ತೆ ಅದರ ಮೇಲೆ ಒಂದ ಬೆಡಶೀಟ್ ಅನ್ನು ಹಾಕಿದ್ದಾರೆ ಮತ್ತೆ ಎರಡು ಬೆಡಶೀಟ್ ಅನ್ನು ಇಟ್ಟಿದಾರೆ.

ಇಲ್ಲಿ ಎನ್_ಸಿ_ಸಿ ಮಕ್ಕಳಿಗೆ ಕ್ಲಾಸ್ ಅನ್ನು ತಗೊಂಡಿದ್ದಾರೆ.

ಇಲ್ಲಿ ಟಯರ್ ಅನ್ನು ಸಾಲಾಗಿ ಇಟ್ಟಿದ್ದಾರೆ.

ಬ್ಲಾಕ್ ಕಲರ್ ರೆಡ್ ಕಲರ್ ಗೋಲ್ಡ್ ಕಲರ್ --

ಈ ಕಾರಿ ನ ಮುಂದಿನ ಡೊರು ಓಪನ್ ಇದೆ.

ಈ ಕಾರಿನ ಹಿಂದಗಡೆ ಡಿಕ್ಕಿಯು ಓಪನ್ ಇದೆ ಇಲ್ಲಿ ಕಾರಿ ನ ಒಂದು ಗಾಲಿ ಮಾತ್ರ ಕಾಣ್ತಾಇದೆ ಮೇಲ್ಗಡೆ ಹಲವಾರು ಲೈಟ್ಸ್ ಗಳನ್ನು ಹಾಕಿದ್ದಾರೆ.

ಈ ಅಂಗಡಿಯಲ್ಲಿ ಒಂದು ಫ್ಯಾನು ಇದೆ.

ಇಟ್ಟಿದ್ದಾರೆ ಒಂದು ಸಿಂಕ್ ಇದೆ ಅದರ ಪಕ್ಕದಲ್ಲಿ ಸ್ಯಾನಿಟೈಜರ್ ಅನ್ನು ಇಟ್ಟಿ--

ನುಗ್ಗೆಕಾಯಿ ಇದಾವೆ ಮೆಣಸಿನಕಾಯಿ ಇದೆ ಬೀಟ್ರೂಟ್ ಇದೆ ಟೆಮೊಟ ಇದಾವೆ.

ಇದು ಒಂದು ಆಟದ ಮೈದಾನವಾಗಿದೆ ಇಲ್ಲಿ ಒಂದು ಟವರ್ ಕಂಬ ಇದೆ.

ಮತ್ತೊಬ್ಬ ವ್ಯಕ್ತಿ ಜೇಬಿನಲ್ಲಿ ಕೈ ಹಾಕಿ ಕೊಂಡು ಬರ್ತಾ ಇದ್ದಾನೆ ಅವನ ಪಕ್ಕದಲ್ಲಿ ಒಂದು ಹುಡುಗ --